ನಿಮಗೆ ಎಲ್ಲಾ ತರದ ಹೂಗಳು ಸಿಗುತ್ತವೆ ಇದು--

ಇಲ್ಲಿ ಒಂದು ಸುಂದರವಾದ ಮನೆಯನ್ನು ಮಹಡಿ ಮನೆಯನ್ನು ಕಟ್ಟಲಾಗಿದೆ.

ಇದು ಒಂದು ಮೂರು ಅಂತಸ್ತಿನ ಕಟ್ಟಡ.

ಇಲ್ಲಿ ಗಂಡು ಮಕ್ಕಳ ಬಟ್ಟೆಯನ್ನು ಮಾರಲಾಗುತ್ತದೆ.

ಒಂದು ಮಹಿಂದ್ರಾ ಟ್ರ್ಯಾಕ್ಟರ್ ಶೋ --

ಇಲ್ಲಿಯ ವ್ಯಕ್ತಿಗಳು ಕಬ್ಬಿಣದ ಕೆಲಸಗಳನ್ನು ಮಾಡಲಾಗುತ್ತದೆ.

ಇವು ಕಬ್ಬಿಣದ ಪೈಪ್ ಗಳು ಅತೀ ಹೆಚ್ಚು ಕಬ್ಬಿಣದ ಪೈಪ್ ಗಳು ಇಲ್ಲಿ ಇವೆ.

ತರಿ ಇದು ಒಂದು ಅತ್ಯಂತ ಸುಂದರವಾದ ಪ್ರದೇಶ.

ಈ ಮನುಷ್ಯರು ಏನ ಚರ್ಚೆಯನ್ನು ಮಾಡುತ್ತಿದ್ದಾರೆ.

ಇಲ್ಲಿ ಒಂದು ಗಿಡ ಮರ ಬ ಎಲ್ಲ ಗಿಡ ಇದಾವೆ.

ಮೇಲೆ ಕಟ್ಟಿಗೆಯಲ್ಲಿ ಮೀನು ಮುಂದೆ ಗೊಂಬೆಗಳನ್ನು ಮಾಡಲಾಗಿ--

ಇಲ್ಲಿ ಕಾಡು ಪ್ರಾಣಿಗಳು ವಾಸ ಮಾಡುತ್ತಿದ್ದಾವೆ.

ಬ್ಯೂಟಿ ಪಾಲರ್ ನಲ್ಲಿ ಎಲ್ಲಾ ತರಹದ ಕಾಲುಗಳು ಕೈಗಳು ಮುಖಗಳನ್ನು ಬೆಳ್ಳಗೆ ಮಾಡುತ್ತಾರೆ ಎಲ್ಲಾ ತರಹದ ಕ್ರೀಮ್ ಗಳನ್ನ ಹಚ್ಚಿ ಯಾರಿಗೆ ಯಾವ ತರಹದ ಕ್ರೀಮ್ ಗಳನ್ನು ದೇಹಕ್ಕೆ ಹೊಂದುವ ಹಾಗೆ ಹಚ್ಚಿ ಮಸಾಜ್ ಗಳನ್ನು ಮಾಡಲಾಗುತ್ತದೆ.

ಒಂದು ಮದ್ಯಪಾನದ ಅಂಗಡಿ ಇಲ್ಲಿ ಎಲ್ ಸರಾಯಿಗಳನ್ನು ಮಾರಲಾಗುತ್ತದೆ ಇಲ್ಲಿ ಎಲ್ಲಾ ತರಹದ ಬ್ರಾಂಡ್ ಗಳು ಸಿಗುತ್ತವೆ.

ಎಲ್ಲಿ ಕಲಿಸಲಾಗುತ್ತದೆ ಇಲ್ಲಿ ಎಲ್ಲಾ ತರದ ವಿದ್ಯಾರ್ಥಿಗಳಿಗೂ ಸುಂದರವಾದ ವಾಗಿ ಡಿಸೈನ್ ಮಾಡಲು ಶಿಕ್ಷಕಿಯರು ಕಲಿಸುತ್ತಿದ್ದಾರೆ.

ದುಂಡ ದುಂಡ ದುಂಡ ದುಂಡವಾಗಿ ಇವನು ಟ್ಯಾಂಕಿ ನ ಒಳಗೆ ಹಾಕಲಾಗುತ್ತದೆ.

ಇದರ ಬಣ್ಣ ಕೇಸರಿ ಬಣ್ಣ ಎರಡು ಕಿಟಕಿಗಳು ಇಲ್ಲಿ ಒಬ್ಬ ಚೀಲಗಳನ್ನು ಇಡಲಾಗಿ --